ಇಲ್ಲಿ ಬಾಕ್ಲಿಗ್ ಕೀಲೆ ಹಾಕದ ಎಲ್ಲರು ಸ್ಕೂಲ್ ಮುಗಸ್ಕೊಂಡು ಮನಿಗ್ ಹೋಗಾರ.

ಮತ್ತೆ ಎಲ್ಲ ಭಾರತ ಮಾತೆ ಫೋಟೋ ಐತಿ ಮ್ಯಾಲೆಲ್ಲ --

ಮತ್ತೆ ನಮ್ ಸೋಲಾರ್ದುನು ಒಂದು ಚಿತ್ರ ಮಾಡಿ ಬಿಡ್ಸ್ --

ಇಲ್ಲಿ ಹೇರ್ ಸ್ಟೈಲ್ವು ಬ್ರೈಡಲ್ ಮೇಕ್ಅಪ್ ಮತ್ತೆ --

ಮತ್ತೆ ಗ್ರೀನ್ ಕಲರ್ ಬೋರ್ಡ್ ಮೇಲೆ ಕೃಷಿದು ಮತ್ತೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರು ಅಂತ ಹಾಕರ.

ಈ ಫೋಟೋ ದಾಗ ಒಂದು ಆಹ್ಹ್ ರೋಡ್ ಅದ.

ಇಲ್ಲಿ ಒಂದ್ ಪೆಟ್ರೋಲ್ ಬಂಕ್ ಅದ ಪೆಟ್ರೋಲ್ ಬಂಕ್ ಅಗ ಎಲ್ಲ ಕೆಲ್ಸದವರು ನಿಂತರ .

ಸೈಡ್ಗ್ ಗಾಡಿಗುಳ್ ನಿಂತವ ಒಂದ್ ನಾಯಿನು ಅದ ಇಲ್ಲಿ .

ಇಲ್ಲಿ ಗಾಡಿಗುಳ್ ಬಂದದ ಎಲ್ಲ ಲೈನ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಥವ.

ಮತ್ತೆ ಎಲ್ಲೆಲ್ಲ ಹುಡುಗ್ರು ನೀರಾಗ ಆಟ ಆಡಿ ಸ್ವಿಮಿಂಗ್ ಮಾಡಕತರ.

ಮತ್ತೆ ನುಗ್ಗೆ ಕಾಯಿ ಸವತೆ ಕಾಯಿ ಎಲ್ಲ ಸೊಪ್ಪು --

ಹಂಚುಗುಳ ಇದ್ದವ ತೋರಣ ಕಟ್ಟಿ ಹೂವ ಕಟ್ಟರ.

ಮತ್ತೆ ಬರಕುನು ಸ್ವಲ್ಪ ಜಾಗ ಅದ ಅಲ್ಲಿ ಹೊರಗಿಂದ ಬಂದು --

ಪಾರ್ಲರ್ನು ಡೆಕೋರೇಷನ್ ಮಾಡರ ಹೂವ ಹಾಕಿ --

ಮತ್ತೆ ಬಟ್ಟೆನು ಸುತ್ತರ ಅವ್ಕ್ ಕೈಗೆ ಏನು ಆಗ್ಬಾರ್ದು ಅದ್ಕ ಸೇಫ್ಟಿ ಇರ್ಬೆಕ್ --

ಮತ್ತೆ ಅಕಡಿ ಇಬ್ರು ಇಕಡಿ ಇಬ್ರು ಟೀಮ್ ಮಾಡ್ಕೊಂಡು --

ಮತ್ತೆ ಕೋರ್ಟ್ನು ಲೈನ್ ಹಾಕಾರ ಆ ರಾಕೆಟ್ಟು ಆವ ಮತ್ತೆ ಕಾಕ ಎಲ್ಲೆಲ್ಲಿ ಹೋಗ್ತಾದ ನೋಡಕ್ಕ.

ಫ್ಯಾಕ್ಟರಿಯಿಂದ ಬಿದ್ ಇರೋ ಹಕ್ಕಿ ಮ್ಯಾಲ್ ಮಾಕೊಂಡಾರ್ ಇವ್ರು.

ಮತ್ತೆ ಒಂದ್ ಜೋಕಾಲಿ ಅದ ಫ್ಯಾನ್ ಅದ ಎ.ಸಿ ಫ್ಯಾನ್ನು ಐತಿ .

ಮತ್ತೆ ಗೇಟ್ ಆದ ಗಿಡಗುಳ್ ಇದ್ದವಲ್ಲ ಹಸಿರು ಗಿಡ --

ತೆ ಇನೊಂದ್ ಹುಡುಗಿನ್ ತಲಿಯಾಗ ಎಲ್ಲೋ ಮತ್ತೆ ಪಿಂಕ್ ಕಲರ್ದು ಹೂವ ಸುತ್ಕೊಂಡಳಾ ತಲಿಗೆ.

ಇಲ್ಲಿ ವಾಟರ್ಮೆಲನ್ವು ಆರೆಂಜ್ ಮೂಸಂಬಿ ಪೈನಾಪಲ್ವು ಬಾಳೆನ್ನು --

ಪೊಮೊಗ್ರನೇಟ್ವು ಎಲ್ಲ ವೆರೈಟಿವು ಹಣ್ಣುಗುಳ್ ಇದವ.

ಇಲ್ಲಿ ಒಂದು ಫೂಡಿಂದು ಅಂಗ್ಡಿ ಅದ --

ಒಂದು ಎಂಟ್ರನ್ಸ್ಗ ಡೆಕೋರೇಷನ್ ಮಾಡಿ ಬರೋರ್ಗ್ ಎಲ್ಲ ಇಷ್ಟ ಆಗಾಂಗ್ ಮಾಡರ.

ಮತ್ ಎಲ್ಲ ಜನಗುಳು ಅದ್ರ್ ಮ್ಯಾಲ್ ಹೋಗ್ ಕುಂತು --

ಅದ್ ಮ್ಯಾಲ್ ಹೋಗ್ ನಿಂತಾಗ ಸುತ್ತಕಾ ಬಾಳ ಮಜ ಬರ್ತದ.

ಈ ಬ್ಯಾಂಕ್ ಎದ್ರಿಗೆ ಒಬ್ ಸಣ್ಣ ಹುಡ್ಗ ಬುಕ್ ಓದಾಕ ಅಂತ ನಿಂತಾನ.

ಮತ್ತೆ ಸೋಫಾ ಅದ ಬಂದವ್ರಿಗೆ ಕುಡಕಾ.

ಮತ್ತೆ ಸೋಫಾ ಮೇಲ್ ಒಂದ್ ಬ್ಲಾಕ್ ಕಲರ್ ದೊಡ್ಡ್ ಬ್ಯಾಗ್ ಆದ --

ಮತ್ತೆ ಆಕಳಗುಳು ಕುಡಿಯಾಕ ಅಂತ ನೀರನ್ನು ಸೈಡ್ಗೆ ಎಲ್ಲ ಇಟ್ಟರ.

ಮತ್ತೆ ಇಲ್ಲಿ ಸಣ್ಣ್ ಸಣ್ಣ್ ಪ್ಲಾಂಟ್ಸ್ ಇಗೆ ಶೇಪ್ ಕೊಟ್ಟರ --

ಇಲ್ಲಿ ಒಂದ್ ಸ್ಕೂಲ್ ಐತ್ರಿ ಸ್ಕೂಲ್ ಆಗ ಮಕ್ಕಳು ಡ್ರಾಯಿಂಗ್ ಕ್ಲಾಸ್ ಐತೆ.

ಸೈಡ್ಗುನು ಗ್ರೀನ್ ಗ್ರೀನ್ ಪಾಚಿ ತರ ಆಗವ ನೀರ್ ಇದ್ದಲ್ಲಿ ಇದ್ದ್ ಇರುತ್ತ ಮತ್ತೆ ಸ್ ಸಣ್ಣ ಪುಟ್ಟ ಗಿಡಗುಳ್ ಇದವ.

‌ಇನ್ ದ ಬ್ಲೂ ಕಲರ್ ಟಿನ್ ಕಾಣಕತ್ತದ ಮತ್ತೆ ಗಿಡ ದೊಡ್ಡದೊಂದು ಮರ ಐತಿ ಮತ್ತೆ ಆಟ ಆಡ ಇದ್ದಾಗ ಜೋಕಾಲಿ ಐತಿ.

ಮತ್ತೆ ಸ್ಪೈಡರ್ ವೆಬ್ ಇದ್ದಂಗ ಅದ್ರ್ ಮ್ಯಾಲ್ ಏರಾಕ ಒಂಥರ ಮಕ್ಳ್ ಆಟ ಆಡಾಕ ಈ ಪ್ಲೇಸ್ ಚೊಲೋ ಇರ್ತದ ಮತ್ತೆ ಟ್ರೈನಿಂಗ್ ಮಾಡೋರಗು ಚೊಲೋ ಇರ್ತದ .

ಮತ್ತೆ ಎದ್ರುಗಡೆ ಸ್ವಲ್ಪ ಜನ ಓಡಾಡ ಕತರ ಬಂಡಿ ಅದವ ರಾಕ್ ರಾ --

ಇಲ್ಲಿ ಒಂದು ರೋಡ್ ಆದ ಆ ರೋಡ್ಗ ಮಂದಿ --

ಇಲ್ಲಿ ಒಂದು ಮೀನಿದ್ದು ಡಬ್ಬಿ ಆದ ಮೀನಾ ಎಲ್ಲ ಹಿಡ್ದು ಯದ್ರಿಗೆ ಕಾಣಸ ಕತದ ದೊಡ್ಡ ನೀರ ಅದವ ನೀರ್ ಎಲ್ಲ ಅದವ.

ಇಲ್ಲಿ ಒಂದು ಸೆಮಿನಾರ್ ಹಾಲ್ ಅಥವ ಆಡಿಟೋರಿಯಂ ಇದ್ಗ್ ಅದ.

ಒಂದು ಡಿಸೈನ್ ಡಿಸೈನ್ ಲೈಟ್ಗುಳು ಮನಿಗ್ ಹಾಕಕ್ ಆಗ್ಲಿ ಎಲ್ ಹಾಕಕ್ ಆದ್ರೂ ಯೂಸ್ ಆಗತ್ತಾ ಮತ್ತ್ ಎದ್ರಿಗ ಒಂದು ಗಾಡಿ ಅದ .

ಮತ್ತೆ ಶಿ ಲೈಟ್ ಹೌಸ್ ಅಂತ ಒಂದು ಬ್ಯಾರೆ ಅದ ಈ ಅಂಗಡಿ ಹೆಸರು.